ಇದು ಬಳ್ಳಾರಿಯ ಮಹಾತ್ಮ ಗಾಂಧಿ ಸರ್ಕಲ್ . ಮಹಾತ್ಮ ಗಾಂಧಿ ಸರ್ಕಲ್ ಅಥವಾ ವೃತ್ತದಲ್ಲಿ ಒಂದು ಮಂಟಪವನ್ನು ನಿರ್ಮಿಸಿ ಅದರಲ್ಲಿ--

ಗಾಂಧೀಜಿ ನಡೆದು ಹೋಗುತ್ತಿರುವಂತ ಕೋಲು ಹಿಡಿದುಕೊಂಡು ನಡೆದು ಹೋಗುತ್ತಿರುವಂತಹ ಸ್ಟ್ಯಾಚು ಅನ್ನು ಮೂರ್ತಿಯನ್ನು ಇಲ್ಲಿ ಪ್ರತಿಷ್ಠಾಪಿಸಲಾಗಿದೆ ಇದು ನಮ್ಮ ಸ್ವಾತಂತ್ರ ತಂದು ಕೊಟ್ಟ ವೀರರನ್ನು ನೆನೆಯುವ ಒಂದು ವಿಧಾನವಾಗಿದೆ.

ಇದನ್ನು ಪ್ಯಾಡಿ ಅಥವಾ ಬತ್ತ ಎಂದು ಕರಿಯುತ್ತಾರೆ. ಇವುಗಳದ್ದು ಬತ್ತ ಬೆಳೆಯುವ ಪ್ರದೇಶಗಳನ್ನು ಗದ್ದೆ ಎಂದು ಕರೆಯುತ್ತಾರೆ. ಈ ಗದ್ದೆಗಳಿಗೆ ಯಥೇಚ್ಛ ವಾದಂತಹ ನೀರು ಬೇಕು.

ಇವು ಸಾಲಿ ಅಲ್ಲಿರ ಜನಸಂಖ್ಯೆ ಮತ್ತು ಅಲ್ಲಿ ಮಾತನಾಡುವವರು ಸಂಖ್ಯೆ ಅನುಗುಣವಾಗಿ ಬೋರ್ಡ್ಗಳನ್ನು ಬಳಸಲಾಗುತ್ತದೆ ಆದರೆ ಕರ್ನಾಟಕದಲ್ಲಿದು ಅಂದ್ರ ಬಳಿಸಿರುವುದು ವಿಶೇಷ.

ಕರ್ನಾಟಕ ಗ್ರಾಮೀಣ್ ಬ್ಯಾಂಕ್ನಲ್ಲಿ ಆ ಕರ್ನಾಟಕದ ಗ್ರಾಮೀಣ ಭಾಗದಲ್ಲಿ ಇರ್ತಕನಂಥಹ ರೈತರು --

ಅವರಿಗೆ ಸಂಭಂದ ಪಟ್ಟಂತಹ ಒಂದು ಬ್ಯಾಂಕ್ ವ್ಯವಹಾರ ನಡೆಸಲು ಹಾಗು ಕೃಷಿ ಕಾರ್ಯ ಕಟ್ಟಳೆಗಳಿಗೆ ಬೇಕಾದಂತಹ ಲೋನ್ ನೀಡಲು ಇವು ಕೆಲಸ ಮಾಡುತ್ತವೆ .

ಪ್ರಕೃತಿ ಸೌಂದರ್ಯ ಯಾರಿಗೆ ಇಷ್ಟವಾಗುವುದಿಲ್ಲ ಹೇಳಿ ಇಲ್ಲಿ ನೋಡಿ ಕಲ್ಲು ಬಂಡೆ ಗಳಿಂದ ನಿರ್ಮಾಣ ವಾಗಿರುವಂತಹ ಈ ಪ್ರಕೃತಿ ಸೌಂದರ್ಯ ಆಕಾಶದಲ್ಲಿ ತಿಳಿ ನಿಲು ತಿಳಿ ಮುಗಿಲು ತಿಳಿ ನಿಲು--

ಜಿಮ್ಗ ಳು ಇಗ ಅಧುನಿಕ ಶೈಲಿಗೆ ಅಗತ್ಯವಾಗಿ ಬೇಕಾಗಿರುವಂತಹ ಒಂದು ವ್ಯವಸ್ಥೆಯಾಗಿದೆ ಈ ಜಿಮ್ಗ ಯೇ ಬರುವವರು --